ಲಿಬ್ರೆ ಆಫೀಸ್ ರೈಟರ್ ನಲ್ಲಿ ಡಾಕ್ಯುಮೆಂಟ್ ಅನ್ನು ವೀಕ್ಷಿಸುವ ಮತ್ತು ಅದನ್ನು ಮುದ್ರಿಸುವ ಬಗೆಗಿರುವ ಈ ಸ್ಪೋಕನ್ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನೀವು ಡಾಕ್ಯುಮೆಂಟ್ ಅನ್ನು ವೀಕ್ಷಿಸುವುದು ಮತ್ತು ಡಾಕ್ಯುಮೆಂಟ್ ಅನ್ನು ಮುದ್ರಿಸುವುದು ಹೇಗೆ ಎಂದು ಕಲಿಯುವಿರಿ
ಇಲ್ಲಿ ನಾವು ಆಪರೇಟಿಂಗ್ ಸಿಸ್ಟಮ್ ರೂಪದಲ್ಲಿ ಉಬಂಟು ಲಿನಕ್ಸ್ 1004 ನ್ನು ಹಾಗೂ ಲಿಬ್ರೆ ಆಫೀಸ್ ಸೂಟ್ ನ 334 ನೇ ಆವೃತ್ತಿಯನ್ನು ಉಪಯೊಗಿಸುತ್ತಿದ್ದೇವೆ
ಈಗ ಲಿಬ್ರೆ ಆಫೀಸ್ ರೈಟರ್ ನಲ್ಲಿ ವೀಕ್ಷಣೆಯ ವಿವಿಧ ಪ್ರಕಾರಗಳನ್ನು ಕಲಿಯುವುದರ ಮೂಲಕ ಈ ಟ್ಯುಟೋರಿಯಲ್ ಅನ್ನು ಆರಂಭಿಸೋಣ
ರೈಟರ್ ನಲ್ಲಿ ಬಹಳವಾಗಿ ಉಪಯೋಗಿಸುವ ಎರಡು ವೀಕ್ಷಣಾ ಪ್ರಕಾರಗಳಿವೆ
ಅವು ಪ್ರಿಂಟ್ ಲೇಯೌಟ್ ಮತ್ತು ವೆಬ್ ಲೇಯೌಟ್ ಎಂದು
ಪ್ರಿಂಟ್ ಲೇಯೌಟ್ ಎನ್ನುವುದು ಡಾಕ್ಯುಮೆಂಟ್ ಮುದ್ರಿತಗೊಂಡಾಗ ಹೇಗೆ ಕಾಣಿಸುತ್ತದೆ ಎನ್ನುವುದನ್ನು ತೋರಿಸುತ್ತದೆ
ವೆಬ್ ಲೇಯೌಟ್ ಎನ್ನುವುದು ಡಾಕ್ಯುಮೆಂಟ್ ವೆಬ್ ನ ಬ್ರೌಸರ್ ನಲ್ಲಿ ಹೇಗೆ ಕಾಣಿಸುತ್ತದೆ ಎನ್ನುವುದನ್ನು ತೋರಿಸುತ್ತದೆ
ಈ ವೀಕ್ಷಣೆ ನಿಮಗೆ ನಿಮ್ಮ ಡಾಕ್ಯುಮೆಂಟ್ ಅನ್ನು ಎಚ್ಟಿಎಂಎಲ್ ಡಾಕ್ಯುಮೆಂಟನ್ನಾಗಿ ಪರಿವರ್ತಿಸುವಾಗ ಹಾಗೆಯೇ ನಿಮ್ಮ ಡಾಕ್ಯುಮೆಂಟನ್ನು ಪರಿಷ್ಕರಿಸುವುದಕ್ಕಾಗಿ ಅದನ್ನು ಫುಲ್ ಸ್ಕ್ರೀನ್ ಮಾಡಬಯಿಸಿದಾಗ ಉಪಯೋಗಕಾರಿಯಾಗಿದೆ
ಪ್ರಿಂಟ್ ಲೇಯೌಟ್ ಎಂಬ ವಿಕಲ್ಪಕ್ಕಾಗಿ ವ್ಯೂ ಎಂಬಲ್ಲಿ ಕ್ಲಿಕ್ ಮಾಡಿ ನಂತರ ಪ್ರಿಂಟ್ ಲೇಯೌಟ್ ಎಂಬಲ್ಲಿ ಕ್ಲಿಕ್ ಮಾಡಿ
ವೆಬ್ ಲೇಯೌಟ್ ಎಂಬ ವಿಕಲ್ಪಕ್ಕಾಗಿ ಮೆನ್ಯು ಬಾರ್ ನಲ್ಲಿ ವ್ಯೂ ಎಂಬಲ್ಲಿ ಕ್ಲಿಕ್ ಮಾಡಿ ನಂತರ ವೆಬ್ ಲೇಯೌಟ್ ಎಂಬಲ್ಲಿ ಕ್ಲಿಕ್ ಮಾಡಿ
ಈ ವಿಕಲ್ಪಗಳ ಹೊರತಾಗಿ ನೀವು ನಿಮ್ಮ ಡಾಕ್ಯುಮೆಂಟನ್ನು ಫುಲ್ ಸ್ಕ್ರೀನ್ ಮೊಡ್ ನಲ್ಲಿ ಕೂಡಾ ವೀಕ್ಷಿಸಬಹುದಾಗಿದೆ
ಮೆನ್ಯು ಬಾರ್ ನಲ್ಲಿ ವ್ಯೂ ಎಂಬಲ್ಲಿ ಕ್ಲಿಕ್ ಮಾಡಿ ನಂತರ ಫುಲ್ ಸ್ಕ್ರೀನ್ ಎಂಬಲ್ಲಿ ಕ್ಲಿಕ್ ಮಾಡಿ
ಡಾಕ್ಯುಮೆಂಟನ್ನು ಪರಿಷ್ಕರಿಸಲು ಮತ್ತು ಪ್ರೊಜೆಕ್ಟರ್ ನ ಮೂಲಕ ತೋರಿಸಲು ಫುಲ್ ಸ್ಕ್ರೀನ್ ಮೋಡ್ ಸಹಕಾರಿಯಾಗಿದೆ
ಫುಲ್ ಸ್ಕ್ರೀನ್ ನಿಂದ ಹೊರಗೆ ಬರಲು ಕೀಬೋರ್ಡ್ ನಲ್ಲಿ ಎಸ್ಕೇಪ್ ಎಂಬ ಕೀ ಒತ್ತಿ
ಈಗ ನಾವು ಡಾಕ್ಯುಮೆಂಟ್ ಎನ್ನುವುದು ಫುಲ್ ಸ್ಕ್ರೀನ್ ಮೋಡ್ ನಿಂದ ಹೊರ ಬಂದಿರುವುದನ್ನು ಗಮನಿಸಬಹುದು
ಈಗ ವ್ಯೂ ಎಂಬ ಮೆನ್ಯುವಿನಲ್ಲಿ ಪ್ರಿಂಟ್ ಲೇಯೌಟ್ ಎಂಬ ವಿಕಲ್ಪವನ್ನು ಕ್ಲಿಕ್ ಮಾಡಿ
ಮುಂದೆ ಸಾಗುವ ಮೊದಲು ನಮ್ಮ ಡಾಕ್ಯುಮೆಂಟ್ ನಲ್ಲಿ ಒಂದು ಹೊಸ ಪೇಜ್ ಅನ್ನು ಜೋಡಿಸೊಣ
ಅದಕ್ಕಾಗಿ ಇನ್ಸರ್ಟ್ ಅನ್ನು ಕ್ಲಿಕ್ ಮಾಡಿ ಅಲ್ಲಿ ಮ್ಯಾನ್ಯುಯಲ್ ಬ್ರೇಕ್ ಅನ್ನು ಕ್ಲಿಕ್ ಮಾಡಿ ನಂತರ ಪೇಜ್ ಬ್ರೇಕ್ ಎಂಬ ವಿಕಲ್ಪವನ್ನು ಆಯ್ಕೆ ಮಾಡಿ
ನಂತರ ಒಕ್ ಕ್ಲಿಕ್ ಮಾಡಿ
ಇದರ ಬಗ್ಗೆ ವಿಸ್ತೃತವಾಗಿ ಮುಂದಿನ ಟ್ಯುಟೋರಿಯಲ್ ನಲ್ಲಿ ಕಲಿಯೋಣ
ಜೂಮ್ ಎನ್ನುವುದು ಡಾಕ್ಯುಮೆಂಟ್ ಅನ್ನು ವೀಕ್ಷಿಸಲಿರುವ ಮತ್ತೊಂದು ವಿಕಲ್ಪವಾಗಿದೆ
ಮೆನ್ಯು ಬಾರ್ ನಲ್ಲಿ ವ್ಯೂ ಎಂಬ ವಿಕಲ್ಪದ ಮೇಲೆ ಕ್ಲಿಕ್ ಮಾಡಿ ನಂತರ ಜೂಮ್ ಎಂಬಲ್ಲಿ ಕ್ಲಿಕ್ ಮಾಡಿ
ಜೂಮ್ ಆಂಡ್ ವ್ಯೂ ಲೇಯೌಟ್ ಎಂಬ ಡಯಲಗ್ ಬಾಕ್ಸ್ ನಮಗೆ ಕಾಣಸಿಗುತ್ತದೆ
ಇಲ್ಲಿ ಜೂಮ್ ಫ್ಯಾಕ್ಟರ್ ಮತ್ತು ವ್ಯೂ ಲೇಯೌಟ್ ಎಂಬ ಎರಡು ಹೆಡಿಂಗ್ ಗಳಿವೆ
ಜೂಮ್ ಫ್ಯಾಕ್ಟರ್ ಎನ್ನುವುದು ಈಗಿರುವ ಡಾಕ್ಯುಮೆಂಟ್ ಅನ್ನು ಮತ್ತು ನಂತರ ತೆರೆಯುವ ಅದೇ ತರಹದ ಎಲ್ಲಾ ಡಾಕ್ಯುಮೆಂಟ್ ಅನ್ನು ತೋರಿಸಲು ಬೇಕಾದ ಜೂಮ್ ಫ್ಯಾಕ್ಟರ್ ಅನ್ನು ಸಜ್ಜಾಗಿಸುತ್ತದೆ
ಇದರಲ್ಲಿ ತುಂಬಾ ಉಪಯೋಗಕರವಾದ ವಿಕಲ್ಪಗಳಿವೆ ಅವುಗಳ ಬಗ್ಗೆ ಒಂದೊಂದಾಗಿ ಚರ್ಚಿಸೋಣ
ಆಪ್ಟಿಮಲ್ ಎಂಬ ವಿಕಲ್ಪದ ಮೇಲೆ ಕ್ಲಿಕ್ ಮಾಡುವುದರಿಂದ ನಿಮಗೆ ಡಾಕ್ಯುಮೆಂಟಿನ ದೃಶ್ಯವು ಅತ್ಯಂತ ಅನುಕೂಲವಾಗಿ ಕಾಣಸಿಗುತ್ತದೆ
ಫಿಟ್ ವಿಡ್ತ್ ಆಂಡ್ ಹೈಟ್ ಎಂಬ ವಿಕಲ್ಪವು ಡಾಕ್ಯುಮೆಂಟ್ ಅನ್ನು ಪೇಜ್ ನ ಸಂಪೂರ್ಣ ಉದ್ದಗಲಕ್ಕೂ ಪಸರಿಸುತ್ತದೆ ಮತ್ತು ಇದು ಒಮ್ಮೆ ಒಂದು ಪೇಜ್ ಅನ್ನು ಪ್ರದರ್ಶಿಸುತ್ತದೆ
ಇದು ಡಾಕ್ಯುಮೆಂಟ್ ನ ಬೇರೆ ಬೇರೆ ಪೇಜ್ ಗಳನ್ನು ಸರಳವಾಗಿ ನೋಡಲು ಮತ್ತು ಪರಿಷ್ಕರಿಸಲು ಸಹಾಯ ಮಾಡುತ್ತದೆ
ಮುಂದಿನ ವಿಕಲ್ಪವು ಫಿಟ್ ಟಿಒ ವಿಡ್ತ್ ಎಂಬುದಾಗಿದೆ
ಇದು ಪೇಜ್ ಅನ್ನು ಅದರ ಅಗಲ ಎಷ್ಟಿದೆಯೋ ಅಷ್ಟಕ್ಕೆ ಫಿಟ್ ಮಾಡುತ್ತದೆ
100 ಎಂಬ ವಿಕಲ್ಪವು ಪೇಜ್ ಅನ್ನು ಅದರ ವಾಸ್ತವಿಕ ಆಕಾರದಲ್ಲಿ ಪ್ರದರ್ಶಿಸುತ್ತದೆ
ಮುಂದಿನದು ವೇರಿಯಬಲ್ ಎಂಬ ಒಂದು ಮಹತ್ವಪೂರ್ಣವಾದ ವೀಕ್ಷಣಾ ಪ್ರಕಾರವಾಗಿದೆ
ವೇರಿಯಬಲ್ ಎಂಬಲ್ಲಿ ನೀವು ನಿಮ್ಮ ಡಾಕ್ಯುಮೆಂಟನ್ನು ತೋರಿಸಬಯಸುವ ಆಕೃತಿಯನ್ನಧಾರಿಸಿ ಜೂಮ್ ಫ್ಯಾಕ್ಟರ್ ಅನ್ನು ಸೆಟ್ ಮಾಡಬಹುದು
ಉದಾಹರಣೆಗಾಗಿ ನಾವು ವೇರಿಯಬಲ್ ಎಂಬಲ್ಲಿ 75 ಎಂದು ಬರೆಯೋಣ ಹಾಗೂ ಒಕ್ ಬಟನ್ ಕ್ಲಿಕ್ ಮಾಡೋಣ
ಹೀಗೆಯೇ ಡಾಕ್ಯುಮೆಂಟ್ ನ ಜೂಮ್ ಫ್ಯಾಕ್ಟರ್ ಅನ್ನು ನಿಮ್ಮ ಅವಶ್ಯಕತೆಗೆ ಹಾಗೂ ನೋಡಲು ಮತ್ತು ಪರಿಷ್ಕರಿಸಲು ಅನುಕೂಲವಾದ ರೀತಿಯಲ್ಲಿ ಬದಲಾಯಿಸಬಹುದು
ಡಯಲಾಗ್ ಬಾಕ್ಸ್ ನ ಇನ್ನೊಂದು ವಿಷೇಶತೆಯೆಂದರೆ ವ್ಯೂ ಲೇಯೌಟ್
ವ್ಯೂ ಲೇಯೌಟ್ ವಿಕಲ್ಪವು ಟೆಕ್ಸ್ಟ್ ಡಾಕ್ಯುಮೆಂಟ್ ಗಾಗಿ ಇದೆ
ಇದು ಜೂಮ್ ಫ್ಯಾಕ್ಟರ್ ಅನ್ನು ಕಡಿಮೆ ಮಾಡಿ ಡಾಕ್ಯುಮೆಂಟ್ ನ ವಿವಿಧ ವೀಕ್ಷಣಾ ಪ್ರಕಾರಗಳನ್ನು ನೋಡಲು ಅನುವು ಮಾಡಿಕೊಡುತ್ತದೆ
ಇದರಲ್ಲಿ ಪೇಜ್ ಎಂಬುದನ್ನು ಕ್ರಮವಾಗಿ ಒಂದರ ಕೆಳಗೊಂದರಂತೆ ಮತ್ತು ಅಕ್ಕ ಪಕ್ಕ ಪ್ರದರ್ಶಿಸಲು ಆಟೋಮ್ಯಾಟಿಕ್ ಮತ್ತು ಸಿಂಗಲ್ ಪೇಜ್ ಎಂಬ ವಿಕಲ್ಪಗಳಿವೆ
ಉದಾಹರಣೆಗಾಗಿ ನಾವು ಜೂಮ್ ಫ್ಯಾಕ್ಟರ್ ನಲ್ಲಿ ಫಿಟ್ ವಿಡ್ತ್ ಆಂಡ್ ಹೈಟ್ ಎಂಬ ವಿಕಲ್ಪವನ್ನು ಆಯ್ಕೆಮಾಡಿ ನಂತರ ವ್ಯೂ ಲೇಯೌಟ್ ನಲ್ಲಿ ಸಿಂಗಲ್ ಪೇಜ್ ವಿಕಲ್ಪವನ್ನು ಕ್ಲಿಕ್ ಮಾಡಿ ಮತ್ತು ಕೊನೆಯಲ್ಲಿ ಒಕ್ ಬಟನ್ ಕ್ಲಿಕ್ ಮಾಡಿ
ಈಗ ನೋಡಿ ಪೇಜ್ ಗಳು ಒಂದರ ಕೆಳಗೆ ಒಂದರಂತೆ ಪ್ರದರ್ಶಿತವಾಗುತ್ತಿದೆ
ಈಗ ಆಟೋಮ್ಯಾಟಿಕ್ ಎಂಬಲ್ಲಿ ಕ್ಲಿಕ್ ಮಾಡಿ ಮತ್ತು ಒಕ್ ಬಟನ್ ಕ್ಲಿಕ್ ಮಾಡಿ
ಈಗ ನೋಡಿ ಪೇಜ್ ಗಳು ಅಕ್ಕ ಪಕ್ಕದಲ್ಲಿ ಪ್ರದರ್ಶಿತವಾಗುತ್ತಿದೆ
ರೈಟರ್ ನ ಸ್ಟೇಟಸ್ ಬಾರ್ ನಲ್ಲಿರುವ ಮೂರು ನಿಯಂತ್ರಕಗಳು ಕೂಡಾ ಡಾಕ್ಯುಮೆಂಟ್ ನ ಜೂಮ್ ಮತ್ತು ವ್ಯೂ ಲೇಯೌಟ್ ಅನ್ನು ಬದಲಿಸಬಲ್ಲವಾಗಿವೆ
ಆ ನಿಯಂತ್ರಕಗಳು ಎಡದಿಂದ ಬಲಕ್ಕೆ ಈ ತರಹನಾಗಿವೆ ಒಂಟಿ ಕಾಲಮ್ ನ ಸ್ಥಿತಿ ಸಿಂಗಲ್ ಕಾಲಮ್ ಮೋಡ್ ಅಕ್ಕ ಪಕ್ಕ ಎರಡು ಕಾಲಮ್ ನ ಸ್ಥಿತಿ ಮತ್ತು ಒಂದು ತೆರೆದ ಪುಸ್ತಕದಂತೆ ಎರಡು ಪೇಜ್ ಗಳಿರುವ ಸ್ಥಿತಿ
ನಾವು ಪೇಜನ್ನು ದೊಡ್ಡದಾಗಿ ನೋಡಲು ಜೂಮ್ ಸ್ಲೈಡರ್ ಅನ್ನು ಬಲಭಾಗಕ್ಕೂ ಹಾಗೂ ತುಂಬಾ ಪೇಜ ಗಳನ್ನು ನೋಡಲು ಜೂಮ್ ಸ್ಲೈಡರ್ ಅನ್ನು ಎಡಭಾಗಕ್ಕೂ ಎಳೆಯಬಹುದಾಗಿದೆ
ಲಿಬ್ರೆ ಆಫೀಸ್ ರೈಟರ್ ನಲ್ಲಿ ಪ್ರಿಂಟಿಂಗ್ ನ ಬಗ್ಗೆ ತಿಳಿಯುವ ಮೊದಲು ಪೇಜ್ ಪ್ರಿವ್ಯೂ ನ ಬಗ್ಗೆ ಸ್ವಲ್ಪ ತಿಳಿಯೋಣ ಬನ್ನಿ ಫೈಲ್ ಎಂಬಲ್ಲಿ ಕ್ಲಿಕ್ ಮಾಡಿ ಹಾಗೂ ಪೇಜ್ ಪ್ರಿವ್ಯೂ ಅನ್ನು ಕ್ಲಿಕ್ ಮಾಡಿ
ಯಾವಾಗ ನೀವು ಡಾಕ್ಯುಮೆಂಟ್ ಅನ್ನು ಪೇಜ್ ಪ್ರಿವ್ಯೂ ಮೋಡ್ ನಲ್ಲಿ ನೋಡುತ್ತೀರೋ ಆಗ ಪೇಜ್ ಪ್ರಿವ್ಯೂ ಮೋಡ್ ಬಾರ್ ಕಾಣಸಿಗುತ್ತದೆ
ಇದು ನಿಮ್ಮ ಡಾಕ್ಯುಮೆಂಟ್ ಮುದ್ರಣಗೊಂಡಾಗ ಹೇಗೆ ಕಾಣುತ್ತದೆ ಎಂದು ತೋರಿಸುತ್ತದೆ
ನೀವು ನಿಮ್ಮ resumeಒಡಿಟಿ ಎಂಬ ಫೈಲ್ ನ ಪ್ರೀವ್ಯೂ ನೋಡಬಹುದು
ಇಲ್ಲಿ ಪ್ರೀವ್ಯೂ ಪೇಜ್ ನ ಟೂಲ್ ಬಾರ್ ನಲ್ಲಿ ವಿವಿಧ ನಿರ್ವಹಣಾ ವಿಕಲ್ಪಗಳಿವೆ
ಇಲ್ಲಿ ಜೂಮ್ ಇನ್ ಜೂಮ್ ಔಟ್ ನೆಕ್ಸ್ಟ್ ಪೇಜ್ ಪ್ರಿವಿಯಸ್ ಪೇಜ್ ಮತ್ತು ಪ್ರಿಂಟ್ ಎಂಬ ವಿಕಲ್ಪಗಳಿವೆ
ಲಿಬ್ರೆ ಆಫೀಸ್ ರೈಟರ್ ನಲ್ಲಿ ವಿವಿಧ ವೀಕ್ಷಣೆಯನ್ನು ಹೇಗೆ ಮಾಡಬೇಕು ಮತ್ತು ಪೇಜ್ ಪ್ರೀವ್ಯೂ ಹೇಗೆ ಮಾಡಬೇಕೆಂದು ಕಲಿತ ಮೇಲೆ ನಾವೀಗ ಲಿಬ್ರೆ ಆಫೀಸ್ ರೈಟರ್ ನಲ್ಲಿ ಪ್ರಿಂಟರ್ ನ ಕಾರ್ಯಶೈಲಿಯ ಬಗ್ಗೆ ಕಲಿಯೋಣ
ಸರಳವಾಗಿ ಹೇಳುವುದಾದರೆ ಪ್ರಿಂಟರ್ ಎನ್ನುವುದು ಡಾಕ್ಯುಮೆಂಟನ್ನು ಮುದ್ರಿಸಲು ಉಪಯೋಗಿಸುವ ಒಂದು ಔಟ್ ಪುಟ್ ಡಿವೈಸ್ ಆಗಿದೆ
ಈಗ ನಾವು ಪ್ರಿಂಟರ್ ನ ವಿವಿಧ ವಿಕಲ್ಪಗಳನ್ನು ಹೇಗೆ ಉಪಯೋಗಿಸುವುದು ಎಂಬುದರ ಬಗ್ಗೆ ಕಲಿಯೋಣ
ಟೂಲ್ಸ್ ಎಂಬಲ್ಲಿ ಕ್ಲಿಕ್ ಮಾಡಿ ನಂತರ ಆಪ್ಷನ್ಸ್ ಎಂಬಲ್ಲಿ ಕ್ಲಿಕ್ ಮಾಡಿ
ಲಿಬ್ರಿಆಫಿಸ್ ವ್ರೈಟರ್ ನ ಪಕ್ಕದಲ್ಲಿರುವ ಬಾಣದ ಗುರುತನ್ನು ಕ್ಲಿಕ್ ಮಾಡಿ ಮತ್ತು ಕೊನೆಯಲ್ಲಿ ಪ್ರಿಂಟ್ ಎಂಬಲ್ಲಿ ಕ್ಲಿಕ್ ಮಾಡಿ
ಒಂದು ಡಯಲಾಗ್ ಬಾಕ್ಸ್ ಕಾಣಿಸುತ್ತದೆ
ಇದು ನಿಮಗೆ ಮುದ್ರಣಾಂಶವನ್ನು ಆಯ್ಕೆ ಮಾಡಲು ವಿಕಲ್ಪವನ್ನು ಕೊಡುತ್ತದೆ
ಹಾಗಾಗಿ ಡೀಫಾಲ್ಟ್ ಸೆಟ್ಟಿಂಗ್ ಅನ್ನು ಇಟ್ಟು ಒಕ್ ಬಟನ್ ಕ್ಲಿಕ್ ಮಾಡಿ
ಈಗ ಸಂಪೂರ್ಣವಾದ ಡಾಕ್ಯುಮೆಂಟನ್ನು ಹಾಗೆಯೇ ಮುದ್ರಿಸಲು ಟೂಲ್ ಬಾರ್ ನಲ್ಲಿ ಪ್ರಿಂಟ್ ಫೈಲ್ ಡೈರೆಕ್ಟ್ಲಿ ಎಂಬ ಐಕಾನ್ ಅನ್ನು ಕ್ಲಿಕ್ ಮಾಡಿ
ಇದನ್ನು ತ್ವರಿತ ಮುದ್ರಣ ಎಂದು ಕರೆಯುತ್ತೇವೆ
ನೀವು ಪ್ರಿಂಟ್ ವಿಕಲ್ಪಕ್ಕೆ ಹೋಗಿ ಡೀಫಾಲ್ಟ್ ಸೆಟ್ಟಿಂಗ್ ಅನ್ನು ಬದಲಿಸುವುದರ ಮೂಲಕ ಯಾವುದೇ ಡಾಕ್ಯುಮೆಂಟ್ ನ ಮುದ್ರಣದಲ್ಲಿ ಅಧಿಕ ನಿಯಂತ್ರಣ ಇಡಬಹುದು
ಮೆನ್ಯು ಬಾರ್ ನಲ್ಲಿ ಫೈಲ್ ಮೆನ್ಯು ಕ್ಲಿಕ್ ಮಾಡಿ ಮತ್ತು ಅಲ್ಲಿ ಪ್ರಿಂಟ್ ಎಂಬಲ್ಲಿ ಕ್ಲಿಕ್ ಮಾಡಿ
ಪರದೆಯಲ್ಲಿ ಪ್ರಿಂಟ್ ಎಂಬ ಡಯಲಾಗ್ ಬಾಕ್ಸ್ ಕಾಣಿಸುತ್ತದೆ
ಇಲ್ಲಿ ನಾವು ಜನರಲ್ ಟ್ಯಾಬ್ ನಲ್ಲಿ ಜೆನೆರಿಕ್ ಪ್ರಿಂಟರ್ ಎಂಬ ವಿಕಲ್ಪವನ್ನು ಆಯ್ಕೆ ಮಾಡೋಣ
ಆಲ್ ಪೇಜಸ್ ಎಂಬ ವಿಕಲ್ಪವು ಡಾಕ್ಯುಮೆಂಟ್ ನ ಎಲ್ಲಾ ಪೇಜ್ ಗಳನ್ನು ಮುದ್ರಿಸಲು ಇದೆ
ನೀವು ಡಾಕ್ಯುಮೆಂಟ್ ನ ಆಯ್ದ ಪೇಜ್ ಗಳನ್ನು ಮುದ್ರಿಸ ಬಯಸಿದಲ್ಲಿ ಪೇಜಸ್ ಎಂಬ ವಿಕಲ್ಪವನ್ನು ಆಯ್ಕೆ ಮಾಡಿ ಅಲ್ಲಿ ಪೇಜ್ ನ ಸಂಖ್ಯೆಯನ್ನು ಬರೆಯಿರಿ
ಉದಾಹರಣೆಗೆ ನಾವಿಲ್ಲಿ 1 3 ಎಂದು ಟೈಪ್ ಮಾಡೋಣ
ಇದು ಡಾಕ್ಯುಮೆಂಟ್ ನ ಮೊದಲ ಮೂರು ಪೇಜ್ ಗಳನ್ನು ಮುದ್ರಿಸುತ್ತದೆ
ನೀವು ಒಂದು ಡಾಕ್ಯುಮೆಂಟ್ ನ ಹಲವು ಪ್ರತಿಗಳನ್ನು ಮುದ್ರಿಸ ಬಯಸುವಿರಾದರೆ ನಂಬರ್ ಒಎಫ್ ಕಾಪೀಸ್ ಎಂಬಲ್ಲಿ ಪ್ರತಿಗಳ ಸಂಖ್ಯೆಯನ್ನು ಬರೆಯಿರಿ ನಾವಿಲ್ಲಿ 2 ಎಂದು ಟೈಪ್ ಮಾಡೋಣ
ಈಗ ಡಲಯಾಗ್ ಬಾಕ್ಸ್ ನಲ್ಲಿ ಆಪ್ಷನ್ಸ್ ಟ್ಯಾಬ್ ನ ಮೇಲೆ ಕ್ಲಿಕ್ ಮಾಡಿ
ಪರದೆಯ ಮೇಲೆ ಆಪ್ಷನ್ ನ ಸೂಚಿ ತೋರುತ್ತದೆ ಅಲ್ಲಿ ನೀವು ಎನನ್ನಾದರೂ ಆಯ್ದು ಮುದ್ರಿಸ ಬಹುದಾಗಿದೆ
ನಾವಿಲ್ಲಿ ಪ್ರಿಂಟ್ ಇನ್ ರಿವರ್ಸ್ ಪೇಜ್ ಆರ್ಡರ್ ಎಂಬ ಚೆಕ್ ಬಾಕ್ಸ್ ಅನ್ನು ಕಾಣುತ್ತೇವೆ
ಈ ವಿಕಲ್ಪವು ಹೆಚ್ಚು ಔಟ್ ಪುಟ್ ಗಳನ್ನು ಏಕತ್ರಗೊಳಿಸುವಲ್ಲಿ ಸಹಾಯ ಮಾಡುತ್ತದೆ
ಹಾಗಾಗಿ ಇದರ ವಿರುದ್ಧವಾಗಿ ಚೆಕ್ ಬಾಕ್ಸ್ ನಲ್ಲಿ ಕ್ಲಿಕ್ ಮಾಡಿ
ಈಗ ಪ್ರಿಂಟ್ ಬಟನ್ ನ ಮೇಲೆ ಕ್ಲಿಕ್ ಮಾಡಿ
ನೀವು ಪಿಡಿಎಫ್ ಡಾಕ್ಯುಮೆಂಟ್ ನ ಪ್ರಿಂಟ್ ಕೂಡಾ ಇಲ್ಲಿ ತೆಗೆಯಬಹುದು
ನಾವು ಈ ಮೊದಲೇ ಡಾಟ್ ಒಡಿಟಿ ಡಾಕ್ಯುಮೆಂಟ್ ಅನ್ನು ಡಾಟ್ ಪಿಡಿಎಫ್ ಆಗಿ ಹೇಗೆ ಬದಲಿಸುವುದೆಂದು ನೋಡಿದ್ದೇವೆ
ಈಗ ಈ ಮೊದಲೇ ಡೆಸ್ಕ್ ಟಾಪ್ ನಲ್ಲಿ ಸೇವ್ ಆಗಿದ್ದ ಪಿಡಿಎಫ್ ಫೈಲ್ ನ ಮೇಲೆ ಎರಡು ಬಾರಿ ಕ್ಲಿಕ್ ಮಾಡಿ
ಈಗ ಫೈಲ್ ಎಂಬಲ್ಲಿ ಕ್ಲಿಕ್ ಮಾಡಿ ಮತ್ತು ಪ್ರಿಂಟ್ ಎಂಬಲ್ಲಿ ಕ್ಲಿಕ್ ಮಾಡಿ
ಈಗ ಡೀಫಾಲ್ಟ್ ಸೆಟ್ಟಿಂಗ್ ಅನ್ನು ಹಾಗೆಯೇ ಇಟ್ಟುಕೊಂಡು ಪ್ರಿಂಟ್ ಪ್ರಿವ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ
चलिए डिफॉल्ट सेटिंग पर क्लिक करें और फिर ಪ್ರಿಂಟ್ ಪ್ರಿವ್ಯೂ बटन पर क्लिक करें ನೋಡಿ ಫೈಲ್ ನ ಪ್ರೀವ್ಯೂ ಸ್ಕ್ರೀನ್ ಮೇಲೆ ಇದೆ
ಈಗ ಇದನ್ನು ಮುದ್ರಿಸಲು ಪ್ರೀವ್ಯೂ ಪೇಜ್ ನಲ್ಲಿ ಪ್ರಿಂಟ್ ಥಿಸ್ ಡಾಕ್ಯುಮೆಂಟ್ ಎಂಬ ಐಕಾನ್ ನ ಮೇಲೆ ಕ್ಲಿಕ್ ಮಾಡಿ
ಈಗ ನಾವು ಲಿಬ್ರೆ ಆಫೀಸ್ ರೈಟರ್ ನ ಈ ಪಾಠದ ಕೊನೆಗೆ ಬಂದಿದ್ದೇವೆ
ಸಾರಾಂಶದಲ್ಲಿ ಹೇಳುವುದಾದರೆ ನಾವು ಕಲಿತದ್ದು ಇಷ್ಟು ಡಾಕ್ಯುಮೆಂಟ್ ನ ವಿವಿಧ ವೀಕ್ಷಣೆಗಳು ಮತ್ತು ಡಾಕ್ಯುಮೆಂಟ್ ಅನ್ನು ಮುದ್ರಿಸುವುದು ಮಾಡಬೇಕಾದ ಅಭ್ಯಾಸಗಳು160 ರೈಟರ್ ನಲ್ಲಿ ಥಿಸ್ ಇಸ್ ಲಿಬ್ರೆ ಆಫೀಸ್ ವ್ರೈಟರ್ ಎಂಬ ಟೆಕ್ಸ್ಟ್ ಅನ್ನು ಬರೆಯಿರಿ ಡಾಕ್ಯುಮೆಂಟ್ ಅನ್ನು ಫುಲ್ ಸ್ಕ್ರೀನ್ ನಲ್ಲಿ ನೋಡಲು ಫುಲ್ ಸ್ಕ್ರೀನ್ ವಿಕಲ್ಪವನ್ನು ಉಪಯೋಗಿಸಿ
ಡಾಕ್ಯುಮೆಂಟ್ ನ ಸೂಕ್ತ ಮತ್ತು ಬದಲಾಯಿಸಬಹುದಾದ ವೀಕ್ಷಣೆಗಾಗಿ ಜೂಮ್ ವಿಕಲ್ಪವನ್ನು ಉಪಯೋಗಿಸಿ
ವೇರಿಯಬಲ್ ನ ಬೆಲೆಯನ್ನು 50 ಎಂದು ಇಡಿ ಮತ್ತು ಡಾಕ್ಯುಮೆಂಟ್ ಅನ್ನು ವೀಕ್ಷಿಸಿ
ಡಾಕ್ಯುಮೆಂಟ್ ನ ಪೇಜ್ ಪ್ರಿವ್ಯೂ ಗೆ ಹೋಗಿ ಮತ್ತು ಪೇಜ್ ನಲ್ಲಿ ಬಾರ್ಡರ್ ನ ಜೊತೆಗೆ ಡಾಕ್ಯುಮೆಂಟ್ ನ ಎರಡು ಪ್ರತಿಯನ್ನು ಮುದ್ರಿಸಿ
ಕೆಳಗಿರುವ ಲಿಂಕ್ ನಲ್ಲಿರುವ ವೀಡಿಯೊವನ್ನು ನೋಡಿ
ಇದು ಸ್ಪೋಕನ್ ಟ್ಯುಟೊರಿಯಲ್ ನ ಸಾರಾಂಶವನ್ನು ಹೇಳುತ್ತದೆ
ನಿಮ್ಮಲ್ಲಿ ಉತ್ತಮ ಬ್ಯಾಂಡ್ವಿಡ್ತ್ ಇಲ್ಲವಾದಲ್ಲಿ ಇದನ್ನು ಡೌನ್ ಲೋಡ್ ಮಾಡಿ ನೋಡಿ
ಈ ಪಾಠವನ್ನಾಧಾರಿಸಿ ಸ್ಪೋಕನ್ ಟ್ಯುಟೊರಿಯಲ್ ಗಣವು ಕಾರ್ಯಶಾಲೆಯನ್ನು ನಡೆಸುತ್ತದೆ
ಯಾರು ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣಪತ್ರವನ್ನೂ ನೀಡುತ್ತದೆ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
ಈ ಪಾಠವು ಟಾಲ್ಕ್ ಟಿಒ a ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ
ಈ ಪ್ರಕಲ್ಪವನ್ನು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ
ಹೆಚ್ಚಿನ ಮಾಹಿತಿಗಾಗಿ ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಸ್ಲಾಶ್ ನ್ಮೈಕ್ಟ್ ಹೈಫೆನ್ ಇಂಟ್ರೋ ಇಲ್ಲಿ ನೋಡಿ
ಈ ಪಾಠದ ಅನುವಾದಕ ಮತ್ತು ಪ್ರವಾಚಕ ಐಐಟಿ
ಬಾಂಬೆಯಿಂದ ವಾಸುದೇವ
ಧನ್ಯವಾದಗಳು